ಪಕ್ಕದಳ್ಳಿ ತಗಡ್ ಇಂದ ಮಾಡಿರೋ ಒಂದು ಮನೆ ತರಾ ಕಾಣಿಸ್ತ ಇದೆ ದೂರದಲ್ಲಿ ಪೊಲೀಸ್ ಗೇಟ್ಸ್ ತರಾ ಇದಾವೆ ಕಲ್ಲು ಮಣ್ಣುಗಳು ಬಹಳಷ್ಟು ಇದಾ --

ಇಲ್ಲಿ ಗಿಡ ಮರಗಳು ಇದವೆ ಇಲ್ಲಿ ಟಾರ್ ರೋಡು ಕೂಡ ಒಂದು ಇದೆ ಇಲ್ಲಿ ಒಂದು ಗೇಟು ತರ ಹಾಕಿದರೆ ಅದು ವೈಟ್ ಆಗಿದೆ.

ಕಾರಿದೆ ಬೈಕಿದೆ ಮೇಲೆ ಕಾಲಿ ಇದೆ ಅಂತ ಹತ್ತುತ್ತಾ ಇದ್ದಾರೆ ದನ ಕರುಗಳು ಕೂಡ ಕಾಣ್ತಾ ಇದಾವೆ ತುಂಬಾ ಬಿಲ್ಡಿಂಗ್ ಇದಾವೆ.